ಈ ಬಹಳ ನೀರಿರುವ ಪ್ರದೇಶದ ಸುತ್ತಲಿನ ಪ್ರದೇಶವು--

ಸಾಯಿ ಕರ್ನಾಟಕ್ ಎಂದು ಎರಡು ಭಾಷೆಗಳಲ್ಲಿ ಬರೆಯಲಾಗಿದೆ ಈ ಕಟ್ಟಡದ ಗೇಟ್ ಅನ್ನು ತೆರೆದಿಡಲಾಗಿದೆ ಇದರ ಸುತ್ತಲೂ ಕಾಂಪೌಂಡ್ ಇನ ಹಾಗೆ ಕಬ್ಬಿಣದ ಸಲಾಕೆಯನ್ನು ಹಾಕ --

ಇದು ಒಂದು ಆಟವಾಡುವ ಪ್ರದೇಶದ ಹಾಗೆ ಕಾಣಿಸುತ್ತಲಿದೆ ಇಲ್ಲಿ ಮೂರು ಕಟ್ಟಿಗೆಗಳನ್ನು ಸಿಕ್ಕಿಸಲಾಗಿದೆ ಇದರ ಬಳಿ ಒಬ್ಬ ಮನುಷ್ಯನು ಕೂತಿದ್ದಾನೆ ಅವನು ಬಾಲ ನ್ನು ಹಿಡಿಯುವ ರೀತಿ ಕೂತಿದ್ದಾನೆ.

ಅವನು ದನಾ ಮುಖಕ್ಕೆ ಹೆಲ್ಮೆಟ್ ಅನ್ನು ಧರಿಸಿದ್ದಾನೆ ಹಾಗೆ ಇನ್ನೊಬ್ಬ ಮನುಷ್ಯನು ಕೈಯಲ್ಲಿ ಬ್ಯಾಟನ್ನು ಹಿಡಿದು ಕೊಂಡು ಆಟ ಆಡಲು ರೆಡಿಯಾಗಿ ನಿಂತಿದ್ದಾನೆ.

ಇದರ ಪಕ್ಕದಲ್ಲಿ ಇನ್ನೊಂದು ಕಾರ್ ಸಹ ನಿಂತಿದೆ ಇದು ಸಹಾ ರೀಪೇರಿಗೆ ಬಂದಿರುವ ಕಾರಿನ ಹಾಗೆ ಕಾಣುತ್ತಿದೆ.

ಇಲ್ಲಿ ಒಂದು ಮನೆ ಇದೆ ಆ ಮನೆಗೆ ಒಂದು ದೊಡ್ಡ ಬಾಗಿಲಿದೆ ಅದರ ಬಳಿ ಮೂರು ಚಿಕ್ಕ ಕಿಟಕಿಯ ತರ ಕಾನೆಗಳು ಇದೆ ಈ ಮನೆಯ ಮುಂಭಾಗದಲ್ಲಿ ಹಲವು --

ಡಿಗಳನ್ನು ಸಹ ಮಾಡಿಟ್ಟಿದ್ದಾರೆ ಹಾಗೆ ಇದರ ಎರಡು ಬದಿಯಲ್ಲಿಯೂ--

ಇಲ್ಲಿ ಒಂದು ಅಂಗಡಿ ಇದೆ ಈ ಅಂಗಡಿಯ ಮೇಲ್ಭಾಗದಲ್ಲಿ ಒಂದು ದೊಡ್ಡ ಬ್ಯಾನರ್ ಇದೆ ಅದರ ಮೇಲೆ ಜೈ ಭವಾನಿ ಆಟೋ ಪಾರ್ಟ್ಸ್ ಎಂದು ಬರೆಯಲಾಗಿದೆ.

ಅಂಗಡಿಯ ಒಳಗಡೆ ವಿಭಿನ್ನವಾದ ಸ್ಥಾನದಲ್ಲಿ ವಿಭಿನ್ನವಾದ ಸಾಮಾನುಗಳನ್ನು ಸಾಲಾಗಿ ಇಟ್ಟಿದ್ದಾರೆ.

ಇಲ್ಲಿ ಒಂದು ರಸ್ತೆ ಇದೆ ರಸ್ತೆಯ ಒಂದು ಬದಿಯಲ್ಲಿ ಒಂದು ದೊಡ್ಡ ವಾಹನ ನಿಂತಿದೆ ಆ ವಾಹನದ ಹಿಂಭಾದಿಯ ಗ್ಲಾಸಿನ ಮೇಲೆ --

ಇದು ಒಂದು ಹೂವಿನ ಅಂಗಡಿಯ ಹಾಗೆ ಕಾಣಿಸುತ್ತಲಿದೆ ಇಲ್ಲಿ ಹಲವು ಹೂಗಳನ್ನು ಪೆಣಿಸಿ ಕೆಳಗಡೆ ಇಟ್ಟಿದ್ದಾರೆ.

ಇಲ್ಲಿ ಒಂದು ದೊಡ್ಡ ಕಟ್ಟಡ ಇದೆ ಇದರ ಮೇಲ್ಭಾಗದಲ್ಲಿ ಒಂದು ಬ್ಯಾನರ್ ಇದೆ ಅದರ ಮೇಲೆ ದ್ವಾರಕಾ ಎಂದು ಬರೆಯಲಾಗಿದೆ.

ಈ ದೊಡ್ಡ ಕಟ್ಟಡಕ್ಕೆ ಒಂದು ದೊಡ್ಡ ಗೇಟ್ ಸಹ ಇದೆ ಇದರ ಮುಂಭಾಗದಲ್ಲಿ ಒಂದು ಬೈಕ್ ಸಹ ನಿಂತಿದೆ.

ಜೊತೆಗೆ ಇಲ್ಲಿ ದೊಡ್ಡ ದೊಡ್ಡ ಗಿಡಮರಗಳು ಸಹ ಕಾಣುತ್ತಳಿವೆ.

ಅವರು ತಮ್ಮ ಮೈಮೇಲೆಲ್ಲಾ ಬಣ್ಣವನ್ನು ಬಳಿದುಕೊಂಡಿದ್ದಾರೆ ಅದರಲ್ಲಿ ನಾಲ್ಕು ಜನರ ಮುಖವನ್ನು ಮುಚ್ಚಲಾಗಿದೆ ಹಾಗೆ ಇನ್ನೊಬ್ಬರ ಮುಖವನ್ನು ತೆರೆದಿಡಲಾಗಿದೆ.

ಇಲ್ಲಿ ಒಂದು ವಿಶಾಲವಾದ ಪ್ರದೇಶವಿದೆ ಈ ಪ್ರದೇಶದಲ್ಲಿ ಮೂವರು ಮನುಷ್ಯರು ಕಾಣುತ್ತಿದ್ದಾರೆ ಇದು ಆಟ ಆಡುವ ಪ್ರದೇಶದ ಹಾಗೆ ಕಾಣಿಸುತ್ತಲಿದೆ.

ಹಾಗೆ ಒಂದು ಬೈಕ್ ನ ಬಳಿ ಒಬ್ಬ ಮನುಷ್ಯನು ಸಹ ಇಲ್ಲಿ ಕಾಣಿಸುತಲಿದ್ದಾನೆ.

ಆ ಅಂಗಡಿಯ ಪಕ್ಕದಲ್ಲಿ ಇನ್ನೊಂದು ಅಂಗಡಿ ಸಹ ಕಾಣಿಸುತ್ತಲಿ--

ಹಾಗೆಯೇ ಅದರ ಕೈ ಗೆ ಸಹ ಚಿಕ್ಕ ಚಿಕ್ಕ ಹಾರವನ್ನು ಹಾಕಿ ಸುಂದರವಾಗಿ ಅಲಂಕಾರವನ್ನು ಮಾಡಲಾಗಿದೆ.

ಈ ಗಣೇಶನ ಮೂರ್ತಿಯ ಎರಡು ಭಾಗದಲ್ಲಿಯೂ ಹಲವು ಮನುಷ್ಯರು ನಿಂತಿದ್ದಾನೆ.

ಹಾಗೆಯೆ ಆ ತಟ್ಟೆಯ ಮೇಲೆ ವಿಭಿನ್ನವಾದ ತಿಂಡಿಯನ್ನು ಇಟ್ಟಿದ್ದಾರೆ.

ಅವರಿಬ್ಬರೂ ತಮ್ಮ ಕೈಗಳಿಗೆ ಗ್ಲೌಸ್ ಅನ್ನು ಹಾಕಿಕೊಂಡಿದ್ದಾರೆ.

ಅದರ ಮುಂಭಾಗದಲ್ಲಿ ಒಂದು ದೊಡ್ಡ ಗಂಟೆಯನ್ನು ಜೋಗು ಹಾಕಿದ್ದಾರೆ.

ಇದು ಒಂದು ಬಸ್ ಸ್ಟಾಂಡಿನ ಹಾಗೆ ಕಾಣಿಸುತ್ತಲಿದೆ ಇಲ್ಲಿ ಮುಂಭಾಗದಲ್ಲಿ ಎರಡು ಬಸ್ ಗಳು ನಿಂತಿವೆ.

ಇದರಲ್ಲಿ ಒಂದು ಬಸ್ ಕೆಂಪು ಬಣ್ಣದಿಂದ ಕೂಡಿದೆ ಇನ್ನೊಂದು ಬಸ್ ಬಿಳಿ ಬಣ್ಣದಿಂದ ಕೂಡಿದೆ ಅದರ ಮೇಲ್ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಎಂದು ಬರೆಯಲಾಗಿದೆ.

ಇದು ಒಂದು ಗುಡ್ಡಗಾಡಿನ ಪ್ರದೇಶದ ಹಾಗೆ ಕಾಣಿಸುತ್ತಲಿದೆ ಇದು ಒಂದು ದೊಡ್ಡ ಬಂಡೆ ಇರುವ ಗುಡ್ಡಗಾಡಿನ ಪ್ರದೇಶವು ಕಾಣುತ್ತಿದೆ.

ಇದ್ದಲಿನ ಪ್ರದೇಶವು ಸ್ವಲ್ಪ ಭಾಗವು ಹಸಿರಿನಿಂದ ಕೂಡಿದೆ ಹಾಗೆಯೇ ಇಲ್ಲಿ ದೊಡ್ಡ ಗಿಡ ಸಹ ಕಾಣುತ್ತಲಿದೆ.

ಇಲ್ಲಿನ ಕೆಳಗಿನ ಪ್ರದೇಶವು ಸಹ ಸ್ವಲ್ಪ ಹಸಿರಿನಿಂದ ಕೂಡಿದೆ ಇಲ್ಲಿ ಒಂದು ಕಂಬ ಸಹ ಕಾಣುತ್ತಲಿದೆ.

ಎಲ್ಲಿ ಒಂದು ದೊಡ್ಡ ಅಂಗಡಿ ಇದೆ ಆ ಅಂಗಡಿಗೆ ಎರಡು ಶಟರ್ ಗಳಿವೆ ಅದರ ಮೇಲ್ಭಾಗದಲ್ಲಿ--

ಅಲ್ಟ್ರಾಟೆಕ್ ಸೂಪರ್ ಎಂದು ಎರಡು ಭಾಷೆಗಳಲ್ಲಿ ಬರೆಯಲಾಗಿದೆ ಇದರ ಮುಂಭಾಗದಲ್ಲಿ ಕೆಲವು ಸಮಾನುಗಳನ್ನು ಸಹ ಜೋತು ಹಾಕಿದ್ದಾರೆ.

ಈ ಅಂಗಡಿಯ ಮುಂಭಾಗದಲ್ಲಿ ಒಂದು ದೊಡ್ಡ ಉಸುಬಿನ ಕುಂಪೆ ಸಹ ಕಾಣಿಸುತ್ತಲಿದೆ ಹಾಗೆ ದೂರದಲ್ಲಿ ಒಂದು ದೊಡ್ಡ ಗಿಡ ಸಹ ಕಾಣುತಿದೆ.

ಇಲ್ಲಿ ಒಂದು ಅಂಗಡಿ ಇದೆ ಆ ಅಂಗಡಿಯು ತೆರೆದಿದೆ ಅದರ ಒಳಗೆ ಮನುಷ್ಯ ಕೂತಿರುವ ಹಾಗೆ ಕಾಣುತ್ತಿದೆ.

ಇಲ್ಲಿ ಹಲವು ಕಟ್ಟಿಗೆಗಳು ಸಹಾ ಇವೆ ಜೊತೆಗೆ ಒಂದು ನೀರಿನ ಪೈಂಪ್ ಸಹಾ ಇ --

ಹಾಗೆಯೆ ಇಲ್ಲಿ ಕೆಲವರು ಮನುಷ್ಯರು ಸಹ ಕಾಣಿಸುತ್ತಲಿದ್ದಾರೆ.

ಜೋತು ಹಾಕಿದ್ದಾರೆ ಹಾಗೆ ಇಲ್ಲಿ ಒಂದು ಕುರ್ಚಿ ಕಾಣಿಸುತ್ತಲಿದೆ ಒಂದು ಟೇಬಲ್ ಇದೆ ಅದರ ಮೇಲ್ಭಾಗದಲ್ಲಿ ಒಂದು ಗಾಜಿನ ಡಬ್ಬಿ ಇದೆ ಅದರ ಮೇಲೆ ಒಂದು --

ಅದರಲ್ಲಿ ಒಬ್ಬ ವಿದ್ಯಾರ್ಥಿಯು ತನ್ನ ಕೈಯಲ್ಲಿ ಬಾಲನ್ನು ಹಿಡಿದುಕೊಂಡಿದ್ದಾನೆ ಇನ್ನೊಬ್ಬನು ಸಹ ಆಟವನ್ನು ಆಡುತ್ತಿದ್ದಾನೆ.

ಅದರ ಮೇಲೆ ಮನೀಶ್ ಸ್ಟಿಲ್ ಫರ್ನಿಚರ್ ಎಂದು ಎರಡು ಭಾಷೆಗಳಲ್ಲಿ ಬರೆದಿದ್ದಾರೆ.